ಈ ಚಿತ್ರದಲ್ಲಿ ನಿಮಗೆ ಕಾಣಿಸುತ್ತಿರುವುದು ಏನೆಂದರೆ ಇದು ನಫಿ ನಫಿಸ್ಸಾಜಾನ್ ಎಂಬುವ ಒಂದು ಗೋಡೆ ಕಾಣಿಸುತ್ತಿದೆ ಹಾಗು --

ಈ ಚಿತ್ರದಲ್ಲಿ ಕಾಣಿಸುತ್ತ ಇರುವುದು ಸಹ ನಮಗೆ ಚರ್ಚಿನ ರೀತಿ ಕಾಣಿಸುತ್ತಿದೆ. ಇದು ತುಂಬ ಹಳೆಯದಾದ ಚರ್ಚ್ ಇರಬಹುದು. ಈ ಚರ್ಚ್--

ಒಂದು ದೃಶ್ಯವಾಗಿದೆ. ಹಾಗು ಇಲ್ಲಿನ ಗಿಡ ಮರಗಳು ಎಲ್ಲ ತುಂಬ ಹಸಿರು ಹಚ್ಚ ಹಸಿರಾಗಿ ಕಾಣಿಸುತ್ತಿದೆ .

ಇದು ಯಾವುದೊ ಒಂದು ಪಾರ್ಕ್ ಇರುವ ರೀತಿ ಕಾಣಿಸುತ್ತಿದೆ. ಇದು ನೋಡಿದರೆ ಯಾವುದೊ ಒಂದು ಶಿಮೊಗ್ಗದ ಸಿಟಿ ಯಾಗಿರಬಹುದು ಎಂದು ನನಗೆ ಅನಿಸುತ್ತದೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ಶಾರದಾ ಮಂದಿರವೆಂತ ಅನಿಸುತದೆ ಇದು ಶಾರದೆಯ ಒಂದು ಫೋಟೋವನ್ನು ಕಾಣಿಸುತ್ತದೆ. ಹಾಗೂ ಇದು ನೋಡಲು ಇದು ದೊಡ್ಡ ಬಿಲ್ಡಿಂಗ್ ನಂತೆ ಕಾಣಿಸುತ್ತಿದೆ.

ನೋಡಿ ತುಂಬ ಖುಷಿಯಾಗಲಿದೆ ಹಾಗು ಒಂದು ದ್ವಿಚಕ್ರ ವಾಹನದಾಗೆ ನಿಲ್ಲಿಸಿದ್ದಾರೆ.

ನಮಗೆ ಕಾಣಿಸುತ್ತಿರುವುದು ಏನೆಂದರೆ ತುಂಬಾ ಇದು ಒಂದು ಕೊಳವಾಗಿರಬಹುದು. ಇದರ ಸುತ್ತ ಒಂದು ಬಂಡೆಯು ಆವರಿಸಿಕೊಂಡಿದೆ. ಹಾಗೂ ಇದರ ಮದ್ಯದಲ್ಲಿ ನೀರು ತುಂಬಿದೆ. ನೀರು ತುಂಬಿದ ನೀರಿನಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸುತ್ತಿದೆ. ಹಾಗೂ ಇದರ ಮೇಲೆ ಒಂದು ಮರವು ಇದೆ.

ಮತ್ತು ಇಲ್ಲಿ ಯಾರೋ ವಾಸವಾಗಿದ್ದಾರೆ ಎಂದು ಅನಿಸುತ್ತದೆ.